ಒಂದು ತೆಂಗಿನ ಮರ ಕೊಡ ಕಾಣಿಸುತ್ತಿದೆ.

ಹಣತೆ ದೂರದಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಕೂಡ ನನಗೆ ಕಾಣಿಸುತ್ತಿದೆ.

ನನಗೆ ಹೆಲ್ಮೆಟ್ ಗಳು ಕೂಡ ಕಾಣಿಸುತ್ತಿದ್ದಾವೆ.

ಈ ಬೇಸ್ಮೆಂಟ್ನ ಕಟ್ಟಡದ ಬಣ್ಣ ಬಿಳಿ ಬಣ್ಣದ್ದಾಗಿರುತ್ತದೆ.

ಇದರಲ್ಲಿ ಪ್ರತಿಬಿಂಬ ರೆಫ್ಲೆಕ್ಟ್ ಆಗಿರುವುದನ್ನು ನಾವು ನೋಡಬಹುದು.

ಮತ್ತು ಪೆಟ್ರೋಲ್ ಬಂಕ್ ನಲ್ಲಿ ದೀಪಾಲಂಕಾರ ಕೂಡ ನನಗೆ ಕಾಣಿಸುತ್ತಿದೆ.

ಮತ್ತು ಆತ ಟಿ ಶರ್ಟ್ ಮತ್ತು ಪ್ಯಾಂಟ್ ಅನ್ನು ಧರಿಸುತ್ತಾನೆ.

ತು ಹಲವಾರು ಕೇಕ್ಗಳು ಕೂಡ ಕಾಣಿಸುತ್ತಿದ್ದಾವೆ.

ಹಾಗೆ ಒಂದು ಮೀನಿನ ಅಂಗಡಿ ಕಾಣಿಸುತ್ತಿದೆ.

ಕೆಫೆ ಒಳಗಡೆ ಹಲವಾರು ಮನುಷ್ಯರು ಕೂಡ ನನಗೆ ಕಾಣಿಸುತ್ತಿದ್ದಾರೆ.

ಮತ್ತು ನನಗೆ ಒಬ್ಬ ಮಹಿಳೆ ಕುಳಿತುಕೊಂಡಿರೋದು ಕಾಣಿಸುತ್ತಿದೆ.

ಮತ್ತು ಒಂದು ಛತ್ರಿ ಕೂಡ ಕಾಣಿಸುತ್ತಿದೆ.

ಇದರಲ್ಲಿ ಮಕ್ಕಳು ಕೈಯಲ್ಲಿ ರಿಬ್ಬನ್ನನ್ನು ಹಿಡಿದುಕೊಂಡು ಆಟವಾಡುತ್ತಿರುವುದು ನನಗೆ ಕಾಣಿಸುತ್ತಿದೆ.

ಮತ್ತು ಗ್ರೌಂಡ್ ನ ಇನ್ನೊಂದು ಬದಿಯಲ್ಲಿ ನನಗೆ ಹಲವಾರು ಮರಗಳು ಕಾಣಿಸುತ್ತಿದೆ.

ಕಬೋರ್ಡ್ ನಲ್ಲಿ ಕೂಡ ಔಷಧಿಗಳನ್ನು ಒಂದರ ಮೇಲಂತ ಕೆಳಗೆ ಸಾಲಾಗಿ ಜೋಡಿಸಿಟ್ಟಿರುತ್ತಾರೆ.

ಗ್ರೌಂಡ್ನ ಇನ್ನೊಂದು ಭಾಗದಲ್ಲಿ ಹಲವಾರು ಮನುಷ್ಯರು ಕಾಣಿಸುತ್ತಿದ್ದಾರೆ.

ಮತ್ತು ಎಡಭಾಗದಲ್ಲಿ ಒಬ್ಬ ಮನುಷ್ಯನ ಕೈ ಮತ್ತು ಆತ ಧರಿಸಿರುವ ಶರ್ಟ್ ಕೂಡ ಕಾಣಿಸುತ್ತಿದೆ.

ಆತನ ಪ್ರತಿಬಿಂಬ ಕನ್ನಡಿಯಲ್ಲಿ ತೋರುತ್ತಿರುವುದು ಕೂಡ ನನಗೆ ಕಾಣಿಸುತ್ತಿದೆ.